ಹಾಗೆ ನಮ್ಮನೆ ಕೂಡ ಇಲ್ಲಾ ದೊಡ್ಡ ದೊಡ್ಡಆದ ಇಲ್ಲಿಂದ ನಗರದಲ್ಲಿ ಬಿಲ್ಡಿಂಗ್ ಗಳು ಇರತ್ತವೆ ದೊಡ್ಡ ದೊಡ್ಡ ಆದವು ಅದಕ್ಕೆ ನೋಡುತ್ತೇವೆ ಇಲ್ಲಿ.

ಅದರಿಂದ ನಮ್ಮ ಅನುಭೋಗ ಎಲ್ಲಾ ಅದೇ ಪ್ಲೇಸಗಳು ನೋಡುತ್ತೇವೆ ನಮಗೆ ಬೇಕಾದ ಪ್ಲೇಸ್ ನೋಡುತ್ತೇ--